ಬಾಕ್ಸ್ ಇದೆ ತಬಲಾ ಇದೆ ಬ್ಯಾಗ್ ಇದೆ ಕೆಳಗಡೆ ಎರಡು ಸ್ಟೂಲ್ ಇದಾವೆ ಸ್ಟೂಲ್ ಮೇಲೆ ಏನೇನೋ ಇಟ್ಟಿದ್ದಾರೆ.

ಮತ್ತೆ ಹಿಂದ್ಗಡೆ ಒಂದು ವೈಟ್ ಕಲರ್ ವಾಲ್ ಇದೆ ಅದರ ಕೆಳಗಡೆ ಬ್ಲಾಕ್ ಕಲರ್ ಟೇಬಲ್ ಇದೆ.

ಇಲ್ಲಿ ಒಂದು ಬ್ರಿಡ್ಜ್ ಇದೆ ಅದರ ಕೆಳಗಡೆ ಆಹ್ಹ್ ನಾಲಕ್ಕು ಪಿಲ್ಲೋ ಗಳನ್ನ ಸುಪೋರ್ಟಿವ್ ಆಗಿ ಇಟ್ಟಿದ್ದಾರೆ.